ಅವನು ಅವನ ಬಾಡಿ ಅನ್ನು ಶೋ ಮಾಡುತ್ತಿದ್ದಾನೆ.

ಹಾಗೆ ಹೊಗೆ ಹೋಗುವುದಕ್ಕೆ ಪೈಪ್ ಇದೆ.

ಹಾಗೆ ಬೈಕ್ ಗಳು ಕೂಡ ನಿಂತಿವೆ.

ಒಬ್ಬ ಮನುಷ್ಯ ಟೋಪಿ ಹಾಕಿಕೊಂಡು ನಿಂತಿದ್ದಾನೆ.

ಇಲ್ಲಿ ಆ ಕಡೆ ಎಲ್ಲಾ ಕಡೆ ಹಚ್ಚು ಹಸಿರಾಗಿರುವ ಗಿಡಗಳು ಇವೆ.

ಇವು ಕಲರ್ಫುಲ್ ಆಗಿರುವ ಬಣ್ಣ ಬಣ್ಣದ ಗಿಳಿಗಳು ಇವೆ.

ಒಬ್ಬ ಮನುಷ್ಯ ಕುರ್ಚಿಯ ಮೇಲೆ ಕೂತಿದ್ದಾನೆ.

ಹಾಗೆಯೇ ಉಪ್ಪಿನ ಬಾಕ್ಸ ಕೂಡ ಕಾಣುತ್ತಿದೆ.

ಹಾಗೆಹೇ ಆ ಕಡೆ ಜೋಕಾಲಿಗಳು ಆಟ ಆಡಲು ಜೋಕಾಲಿಗಳು ಇವೆ.

ಹಾಗೆ ಅನೇಕ ಕುಂಡಲ್ ಗಳು ಇವೆ.

ಹಾಗೂ ಅದರ ಪಕ್ಕದಲ್ಲಿ ಒಂದು ಮನೆ ಇದೆ.

ಇದು ಒಂದು ಟೈಮ್ ಪಾಸ್ ಫಾಸ್ಟ್ ಫುಡ್ ಅಂತ ಇದೆ.

ಈ ಹಾರ್ಡ್ವೇರ್ ಶಾಪ್ ಅಲ್ಲಿ ಮೇಲೆ ಬಲೂನುಗಳು ಇವೆ.

ಈ ಚರ್ಚ ಲ್ಲಿ ಹಿಂದಗಡೆ ಯೇಸುವಿನ ಮೂರ್ತಿ ಇದೆ.

ಈ ಕಡೆ ಎಲ್ಲಾ ಅ ಎಣ್ಣೆ ಆಯಿಲ್ ಇದೆ ಮತ್ತೆ ಮೇಲ್ಗಡೆ ಒಗೆಯುವುದಕ್ಕೆ ಬಳಸುವ ಡಿಟರ್ಜೆಂಟ್ ಗಳು ಇವೆ.

ಗುಡಿಯ ಹೊರಗಡೆ ಒಬ್ಬ ಮನುಷ್ಯ ಕುರ್ಚಿ ಹಾಕಿಕೊಂಡು ಕುಂತಿದ್ದಾನೆ.

ಇದು ಒಂದು ಮೊಬೈಲ್ ಶಾಪು ಇದೆ.

ಅವರು ತಲೆಗೆ ಎಲ್ಲೋ ಕಲರ್ ಟೋಪಿಯನ್ನು ಹಾಕಿಕೊಂಡಿದ್ದಾರೆ.

ಹಾಗೆಯೇ ಒಬ್ಬ ಮನುಷ್ಯ ಗೋಡೆಯನ್ನು ಕಟ್ಟುತ್ತಿದ್ದಾನೆ.

ಮತ್ತು ರೆಡ್ ಕಲರ್ ಚೇರ್ ಗಳು ಗ್ರೀನ್ ಕಲರ್ ಚೇರ್ ಗಳು ಕೂಡ ಇವೆ.

ಮತ್ತು ಒಂದು ಕಟ್ಟಿಗೆಯಿಂದ ಮಾಡಲಾಗಿರುವ ಒಂದು ಟೇಬಲ್ ಇದೆ.